ಅದು ಬೇರೆಯವರಿಗೆ ತೊಂದರೇ ಆಗತ್ತದೆ ಬೇರೆ ವೆಹಿಕಲ್ ಗಳ್ ಬಂದು ಗುದ್ದುತ್ತದ್ದೆ ಆಗ ನಾವ್ ಎಂಥ ಮಾಡಬೇಕೆಂದರೆ ಆ ಪಾರ್ಕಿಂಗ್ ಎಲ್ಲಿ ಪಾರ್ಕಿಂಗ್ ಗೆ ಅಂತ ವ್ಯವಸ್ಥೆ ಮಾಡಿರ್ತ್ತಾರೋ ಅಲ್ಲೇ ಕಾರ್ ಗಳನ್ ನಿಲ್ಸ್ ಬೇಕು.

ಎಲ್ಲಾ ಕಡೆ ಕ್ಯಾಂಟೀನ್ ಗಳು ಹೋದಲೆಲ್ಲಾ ದ ರೋಡ್ ಸೈಡ್ ಲೆಲ್ಲಾ ಕ್ಯಾಂಟೀನ್ ಗಳನ್ನೂ ಹಾಕೊಂಡು ಜೀವನ ನಡಸೋಕೋಸ್ಕರ ಇಡ್ಲಿ ಸಾಂಬಾರೋ ಅದು ತಿಂಡಿಗಳೆಲ್ಲ ಮಡ್ ಮಾರ್ತ--

ಹಾಗಾಗ್ ಜನಗಳಲ್ಲಿ ಸೋಮಾರಿತನ ಜಾಸ್ತಿ ಆಗಿದೆ.

ಆ ಕೆರೆಯಲ್ಲಿ ದನಗಳ್ ಗೆಲ್ಲ ನೀರ್ ಕುಡ್ಸೋದು ದನನ್ ಮೇ--

ಊರ್ ತುಂಬಾ ತೋರಣಗಳನ್ನು ಕಟ್ ಬಿಟ್ಟು ಬಣ್ಣದ್ ಪೇಪರ್ ಕಟ್ಟಿ --